ಕ ಕಾರ್ ಅನ್ನು ರೆಡಿ ಮಾಡಲಾಗಿದೆ ಆ ಕಾರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು.

ಈ ಚಿತ್ರ ಹೊರಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತಿದೆ ಸರ್ .

ಅದರ ಒಳಗಡೆ ಎರಡು ಕಾರ್ ಕಾಣ್ತ್ತವೆ ಒಂದು ವೈಟ್ ಒಂದು ಕ ಬ್ಲಾಕ್ ಕಾಣ್ತವೆ ಸರ್ .

ಹಾಗೂ ಈ ಚಿತ್ರದಲ್ಲಿ ಹೂವಿನ ರೀತಿ ಅಲಂಕಾರವಾಗಿದೆ.

ಈ ಚಿತ್ರಲ್ಲಿ ಕಾಣಿಸ್ತಿರುವ ಇದೊಂದು ದೊಡ್ಡ ಅಂಗಡಿ ಆಗಿರವುದ ಸರ್ .

ಈ ಶೋ ರೂಮ್ ನಲ್ಲಿ ಕಾಣುಸಿರುವ ಬೈಕುಗಳು ಹಾಗು ಸ್ಕೂಟಿ --

ಆ ವ್ಯಕ್ತಿಗಳು ಕುಂತಿರುವ ಚೇರು ಹಾಗೂ ಟೇಬಲುಗಳು ಕಾಣಿಸುತ್ತಿವೆ.

ಈ ಚಿತ್ರವನ್ನು ಒಳಗಡೆ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಆಫೀಸ್ ಆಗಿದೆ.

ಈ ಚಿತ್ರನ್ನು ಹೊರಡೆ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಸ್ತಿರುವ ವ್ಯಕ್ತಿಗಳು--

ಇದರಲ್ಲಿ ಹಚ್ಚ ಹಸಿರಾದ ಗಿಡಗಳು ಕಾಣಲಾಗಿದೆ ಸರ್ ಹಾಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣಲಾಗಿದೆ ಸರ್ .

ಟ್ರ್ಯಾಕ್ಟರ್ ಆಗಿದೆ ಸರ್ ಸ್ವರಾಜ ಹಾಗು ಟಿಲ್ಲರ್ ಕಾಣಲಾಗಿದೆ ಸರ್ .

ಹಾಗು ಈ ಜೋಡಿ ವ್ಯಕ್ತಿಗಳು ಕಣ್ಣಿ ಕಾಣ್ತಾರೆ.

ಇದರಲ್ಲಿ ಒಂದು ಹಿಡಕಿ ಕಾಣಲಾಗಿದೆ ಸಾ--